ಒಬ್ಬ ವ್ಯಕ್ತಿ ಇದ್ದಾನೆ ಮೂರು ಚೇರುಗಳು ಒಂದು ಟೇಬಲ್ ಇದೆ.

ಈ ಚಿತ್ರದಲ್ಲಿ ಫಾರ್ಚುನ್ ಎನ್ನುವ ಒಂದು ದೊಡ್ಡ ಕಟ್ಟಡವಿದೆ.

ಈ ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ಆಟದ ಮೈದಾನದಲ್ಲಿ ಕುಳಿತುಕೊಂಡು ಯಾವುದೋ ಒಂದು ಆಟವನ್ನು ವೀಕ್ಷಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ಮಕ್ಕಳು ಪಾಠವನ್ನು ಕೇಳುತ್ತಿದ್ದಾರೆ.

ಈ ಚಿತ್ರದಲ್ಲಿ ಸಾಕಷ್ಟು ಜನರು ಮಾಂಸವನ್ನು ಕಡೆಸು-ಕಡಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಚಿಕ್ಕ ಮನೆ ಇದೆ.

ಹಾಗೂ ಶಿಕ್ಷಕರು ಅದನನ್ನು ಪರಿಶೀಲಿಸುತ್ತಿದ್ದಾರೆ.

ಹಾಗು ಒಬ್ಬ ವ್ಯಕ್ತಿಯು ಗನ್ನು ಹಿಡಿದುಕೊಂಡು ಒಂದೇ ಗುರಿಯಿಟ್ಟು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಒಂದು ಬಲ್ಪ್ ಇರಬು ಇರಬಹುದು.

ಇಲ್ಲಿ ಮುರರಿಂದ ನಾಲ್ಕು ಬಸ್ ಗಳು ನಿಂತಿವೆ.

ಹಾಗೂ ಐಕಾನಿಕ್ ಎನ್ನುವ ಒಂದು ಬೋರ್ಡಿದೆ.

ಈ ಚಿತ್ರದಲ್ಲಿ ಒಂದು ಚಿಕ್ಕ ಹಾಲ್ ಇದೆ.